ಹ್ಮ್ ಅದೇ sweets ಸಿಹಿ ತಿಂಡಿ ಲಾಡು ಜಿಲೇಬಿ. ಹ್ಮ್ dry ಗುಲಾಬ್ ಜಾಮೂನ್ ಭೇಷ್ ಇರ್ತಾಯ್ತ್ ನೋಡು.

ಎಲ್ಲಾರ್ ಅದೆ ತಿಂತರೆನ್ ಊಟ ಕೂಡ ಮಾಡಲ್ಲ ಯಾರು. ಹಾಗಾದರೆ ಹೇಳ್ತೀನಿ ಹೇಳ್ತೀನಿ ನಮ್ಮಣ್ಣರಿಗೆ.

ಇದು ಮತ್ತೆ next March ಒಳಗಡೆ.

ಇಲ್ಲಿ ಒಂದು function ಇದೆ ಮತ್ತೆ ನಮ್ಮೂರಲ್ಲಿ.

ಹಾ ನಮ್ ದೊಡ್ಡಣ್ಣನ ಮಗಳ್ದು ಹುಟ್ಟಿದಬ್ಬ ಇದೆ.

ಅದಕ್ಕಾದರೂ ಬರ್ರವ್ವ ಬರ್ರಿ. ಅದಕ್ಕನ್ನ ನೋಡತಿ ನಮ್ಮ ನಮ್ಮಮ್ಮ ಎಲ್ಲಿ ಕಳಸಲ್ಲಾ ನೋಡ್ತೀನಿ. ಎ ಅಮ್ಮನ್ ಕಡೆ ನಾವ್ ಮಾತಾಡ್ತಿವೆಳ್ರಿ phone ಕೊಡ್ರಿ ನೀವು ಇನ್ನೊಂದ್ ಸರಿ phone ಮಾಡದಾಗ. ಐ ಕೊಡ್ತೀನಿ ನಾನೇನ್ ಇಲ್ಲ ಅಂತಿಲ್ಲ ಏನಿದ್ರೂ ಅಮ್ಮ ನೀವ್ ಮಾತಾಡಿದರುನು ಅಮ್ಮ ಇಲ್ಲಮ್ಮ ಆಗಾಲಬಿಡಮ್ಮ ಸುಮ್ನೆ ಯಾಕ . ಏನ್ ನೋಡನ ಒಂದ ಸರಿ request ಮಾಡೋಣ ಒಂದಸರಿ. ಮನ್ನೆ recent ಆಗಿ ನಮ್ friend marriage ಆಯ್ತು ಅಲ್ಲಿಗೂನು ಕೂಡಾ ಕಳಸಿಲ್ಲಾ ಗೊತ್ತಾ ಅಮ್ಮಾ. ಹೌದಾ ಯಾಕ್ ಹಂಗ್ ಮಾಡ್ತಾರ್ ಅಮ್ಮಾ ನಾನ್ ಒಂದ್ ಸಾರಿ ಮಾತಾಡ್ತೀನಿ ತೊಗೋ ನೋಡೋಣ ಅಮ್ಮನ ಕಡೆ ಏನಂತಾರೆ. ಹ್ಮ್ ಅದೆ ಇವತ್ ಸಾಯಂಕಾಲ ಮಾಡ್ಲಿ. ಅಲ್ಲಾ ನೋಡ್ರಿ ಯಾವ್ದಕ್ಕೆ ಅನಕೂಲ ಆಗತ್ತೆ marriage ಅನಕೂಲ ಆಗತ್ತಾ birthday ಅನಕೂಲ ಆಗತ್ತೊ ನೋಡಿ ನೊಡ್ಕೊಂಡು ಬನ್ನಿ ಬನ್ನಿ ಬರದಂಗೆ ಇರಬ್ಯಾಡ್ರಿ . ಬರ್ತೀನಿ ನೋಡ್ತೀನಿ ಅದ್ರಲ್ಲಿ ಯಾವದಾದ್ರೆ ಅದ್ಕೆ ಬರ್ತೀನಿ ನಂಗೆ ಸ್ವಲ್ಪ ಕೆಲ್ಸ ಇದೆ ನಾನ್ ಆಮೇಲ್ ಮಾತಾಡ್ತೀನಿ. ಸರಿ ನಾನ್ ಮತ್ತೆ ca~ phone ಮಾಡ್ತೀನಿ ನಿಮ್ಗೆ.

ಯೋಗಾಸನದ ಬಗ್ಗೆ ನಾನು topic ತಗೋಂತಾ ಇದೀನಿ, ಯೋಗಾಸನ ಎಂದರೆ, ಯೋಗಾಸನ ನಾವ ಮನ್ಯಾಗ ದಿನಾ ಮಾಡ್ಬೇಕರೀ ಮಾಡಿದ್ರ ನಮಗ ಆಹಾರ ನಾವ ಆರೋಗ್ಯವಾಗಿ ಇರ್ತೆವಿ. ನಾವು ಸಣ್ಣವರಿರಲಿ ದೊಡ್ಡವರಾಗಲಿ ಮುದುಕರಾಗಲಿ ಸಾಯುಮಠ ನಾವ ಯೋಗಾಸನ ಮಾಡ್ಬೇಕರಿ. ಯೋಗಾಸನ ಯಾವತರ ಅಂದ್ರ, ಬೆಳಿಗ್ಗೆ ಎದ್ದ ಕೂಡ್ಲೇ walking ಹೋಗ್ಬೇಕರಿ walking ಹೋಗಬಂದು, ಆಮೇಲೆ ಮನೇಲಿ ಸ್ವಲ್ಪ ಕುತ್ಕೊಂದು ಯೋಗಗಳ ಬಗ್ಗೆ ನಾವು ಮಕ್ಕಳಿಗೆ ನಾವು ಸ್ವತಃ ನಾವ ಮದ್ಲಾ ಕಲಕೊಂಡರ ಮಕ್ಕಳಿಗೆ ಹೇಳಾಕ ಬರತ್ತ ರೀ. ಮದ್ಲೆಕ ನಾವು ಯೋಗಾಸನ ಮಾಡ್ಕೊಂತ ಹೋಗ್ಬೇಕ, ಅಂದ್ರ ನಮ್ಮ ದೇಹದೊಳಗೆ ಇರುವಂತಹ ಎಲಬುಗಳು, ನರಗಳು ಎಲ್ಲಾ ಗಟ್ಟಿ ಅಕ್ಕವ್ವ ರೀ, ಗಟ್ಟಿ ಆದವಂದ್ರ ನಮ್ಗ ಅಡ್ಯಾಡಕ ಬರತ್ತ. ಇಲ್ಲಪಾ ನಮಗ ಯೋಗಾ ಮಾಡುದಿಲ್ಲಾ ನಾನ ತಿಂತೇನಿ ಉಣತೇತಿ ಅಡ್ಯಾಡ್ಕೊಂತ ಇರ್ತೇನಿ ನಾ ಆರಾಮ ಅದೇನಿ ಅನ್ನೋರಿಗ ಹದಿನಾರು ತರಾ ಜಡ್ಡ. ಸೇರತಾವ ರೀ, ಯಾವದೇ ತರಹದ ಎಲ್ಲಾ ಆರಾಮ ಅದೇನಂದ್ರು ಅವಾ ಅನಾರೋಗ್ಯಕ್ಕೆ ಗುರಿ ಆಕ್ಕಾನರಿ, ಯೋಗಾ ಮಾಡ್ಕೊಂತ ಇದ್ದವನಿಗೆ ಯಾವುದೇ ಜಡ್ಡ. ಇಲ್ಲ ಯೋಗ ಬಲ್ಲವನಿಗೆ ಅದೇ ರೋಗವಿಲ್ಲ ಅಂತೇಳಿ ಗಾದೆನ ಇದೇರಿ ಯೋಗಾಸನ ಮಾಡದವಂಗ. ಆರೋಗ್ಯವಾಗಿ ಇರ್ತನ ಗಟ್ಟಿ ಮುಟ್ಟಾಗಿ ಇರ್ತಾನ, ಎಲ್ಲಾ ಕೆಲಸ ಮಾಡಕ್ಕೂ ಬರತ್ತ ರೀ, ಹೊಳ್ಳಿ ಅವಾ ಯಾವುದೇ ತರಹದ ಅನಾರೋಗ್ಯಕ್ಕ ಗುರಿಯಾಗುದಿಲ್ಲಾರೀ, ಅವಾ ಹೆಂಗ active ಅದಾನ ಹೆಂಗ ಇದು ಅದಾನ ಅಂದ್ರ ಅವ ಯೋಗ ಮಾಡ್ಕೊಂತ ಇರ್ತಾನ ರೀ. ನಾವು ಯೋಗಾ ಬಿಟ್ವಿ ಅಂದ್ರ ಏನಾಗತ್ತ ರೀ, ಅಯ್ಯ ಕಾಲ ಹಿಡ್ಕೊಂತ ಕೈ ಹಿಡ್ಕೊಂತ ನಮಗ ಬೆನ್ನ ನುವಸತೇತಿ ನರಾ ಜಗ್ಗಕ್ಕತ್ತವಾ ಈತರ ನಾವ ಹೇಳ್ಥಿವಿ. ಮಂದಿ ಮುಂದ ಕುಂತ್ಕೊಂಡ್ ಅದ ಹೇಳು ಬದ್ಲಿ ನಾವು ಬೆಳಗ್ಗೆ ಎದ್ದು ಒಂದ ತಾಸ ಯೋಗಾಸನ ಮಾಡಿದ್ರ. ನಮಗ ಯಾವುದೇ ತರಹದ ಜಡ್ಡುಗಳು ಬರುವುದಿಲ್ಲರೀ, ಯಾವುದೇ ತರಹದ ನೋವುಗಳು ಬರುದಿಲ್ಲರೀ, ಯೋಗಾ ಮಾಡುದರಿಂದ ನಮಗ health ಚೊಲೊ ಇರತ್ತ ರೀ ನಮ್ಮ ಆರೋಗ್ಯ ಚೊಲೊ ಆಗಿ ನಮ್ಮ ರಕ್ತ ನಾಡಿ ಕೆಲಸಾ ಮಾಡ್ತವಾ ರೀ. ಆರೋಗ್ಯವಾಗಿ ಇರಬೇಕಂದ್ರ ನಾವ್ ಯೋಗಾಸನ ಮಾಡ್ಲೇಬೇಕ, ಸಣ್ಣವರಿನ್ದ್ಲಾ ದೊಡ್ಡೋರ ಮಠ ಮಾಡ್ಬೇಕ, ಇಲ್ಲಪ್ಪಾ ನನಗ ಅಗುದಿಲ್ಲಾ ಅನ್ನವರು ಅವ್ರು ಅನಾರೋಗ್ಯಕ್ಕೆ ಗುರಿಯಾಗ್ತಾರ, ನಾವು ಮೊದ್ಲ ಯೋಗಾಸನ ಮಾಡ್ಕೊಂಡ ನಮ್ಮ ಮಕ್ಕಳಿಗೆ ಯೋಗಾಸನ ಕಲಸ ಬೇಕ. ಯೋಗಾ ಬಲ್ಲವನಿಗೆ ರೋಗವೇ ಇಲ್ಲ, ಯೋಗ ಮಾಡ್ಕೊಂತ ಹೋದ್ವಿ ಅಂದ್ರ ಮಕ್ಕಳಿಗೆ ಸಹ ಯೋಗಾಸನ ಕಲಸಬೇಕ ಯೋಗಾಸನದ ಬಗ್ಗೆ ಹೇಳಬೇಕ, ಯೋಗಾಸನ ಯಾವತರ ನಾವ್ ಯಾರ್ ತರ ಮಾಡ್ಕೊಂತ ಹೋಗ್ತೇವಿ ನಮ್ಮ ಕೈ ಕಾಲಗಳು ಅಥವಾ ನಮ್ಮ ನರ ನಾಡಿಗಳು ಎಲ್ಲಾ ಕೆಲಸಾ ಮಾಡ್ಕೊಂತ ಹೋಗ್ತಾವ. ಹೋಗೋದ್ರಿಂದ ನಮಗೆ ಕೆಲಸಾ ಮಾಡ್ಕೊಂತಿದ್ದಷ್ಟು ನಮಗೇ ಆರೋಗ್ಯ ಚೋಲೊ ಇರ್ತೇತರಿ, ಚೊಲೋ ಇರೋದ್ರಿಂದ ನಾವ ಮತ್ತೊಬ್ಬರಿಗೇ ಹೇಳ್ತೇವಿ ರೀ ಏ ನಾ ಯೋಗಾಸನ ಮಾಡ್ತೆನೀಪಾ ಬೆಳಿಗ್ಗೆ ಎದ್ದ walking ಹೋಕ್ಕಿನಿ walking ಹೋಗ ಬಂದ. ಆಮೇಲೆ ಯೋಗಾಸನ ಮಾಡ್ತೇನಿರೀ, ಯೋಗಸನಾ ಮಾಡಿ ಈ ತರ ನಾ ಆರೋಗ್ಯವಾಗಿ ಇರ್ತೇನ್ರಿ ಅಂತ ಮತ್ತೊಬ್ಬರ ಮುಂದ ಹೇಳ್ಕೊಂತಿರಿ, ಹೇಳ್ಕೊಳುದು ಹೇಳ್ಕೊಳುದರಿಂದ ಅವ್ರಿಗೆ ಏನ ಅಗತ್ತ ಏ ಇವ್ನ್ ಹಿಂಗ್ ಮಾಡತಾನ ಅಂತೇಳಿ ನಾನು ಮಾಡ್ಬೇಕ ಇಕಿ ಹಿಂಗ ಮಾಡ್ತಾಳಂತ ನಾನು ಮಾಡಬೇಕ ಅಂತ ಅಂತಾಳರಿ ಅಕಿ. ಅಂದಾಗ ಅವ್ರು ಪ್ರತಿ ನಿತ್ಯ start ಮಾಡ್ತಾರ, start ಮಾಡ್ಕೊಂತ ಹೋಗಿ ಹಂಗ ಅವ್ರು ಆರೋಗ್ಯವಾಗಿ ಇರತಾರ ಅವರಲ್ಲಿಂತ ಮತ್ತ ಒಂದಿಷ್ಟ ಜನರಿಗೆ ಹೊಕ್ಕೇತ್ರಿ ಹೋಗಿ ಇನ್ನೇನ ಆಗತ್ತ ಯೋಗಾಸನದ ಬಗ್ಗೆ ಎಲ್ಲರಿಗೂ ಹೆಚ್ಚಿನ ಮಾಹಿತಿ ಬರತ್ತರಿ ನಾನು ಮಾಡ್ಕೊಂತ ಹೋಗ್ಬೇಕ. ನನಗು ದಾವಾಖಾನಿಗ ಹಾಕಾಕ ಅಗುದಿಲ್ಲಾಪಾ ರೊಕ್ಕಾನ, ಏನರ ಒಂದ ಸ್ವಲ್ಪ ಆರಾಮಿಲ್ಲಾ ಅನ್ನುತಲೇ ದವಾಖಾನೆ ಹೋಗ್ತೇವಪಾ ಓಡಿ ಅದಕ್ಕ ಹಾಕು ಬದ್ಲಿ ಏನ ಮಾಡ್ರಿ ದಿನಾ ಬೆಳಿಗ್ಗೆ ಎದ್ದ ಗಳಿಗೆ ಒಂದ ತಾಸ ಅಥವಾ ಅರ್ಧ ತಾಸ, ಯೋಗಸನಾ ಮಾಡ್ರಿ walking ಮಾಡ್ರಿ ಹೊರಗ ನಾವ ಹೆಂಗ. ಬೆಳಿಗ್ಗೆ ಎದ್ದ ಕುಡ್ಲೆನೇ walking ಹೊಕ್ಕೆವಲ್ಲಾ ವಾತಾವರಣದ ಹವಾಮಾನ ನಮಗೆ ಸ್ವಲ್ಪ ಬಡಿತಂದ್ರ ಏನ ಆಗತ್ತ ರೀ ನಮಗ ನರ ನಾಡಿಗಳೆಲ್ಲಾ ಕೆಲಸ ಮಾಡ್ತಾವ ಬೆಳಿಗ್ಗೆ ಎದ್ದ ಕುಡ್ಲೆ ನಾವ walking ಹೋಗ್ಬೇಕರೀ ಅಂದ್ರ ನಾವ walking ಮಾಡುದರಿಂದ ನಮಗ. Health ಚೊಲೊ ಇರತೇತಿ ಅಂದ್ರ ಆರೋಗ್ಯವಾಗಿ ಇರ್ತೇವಿ ಆರೋಗ್ಯನ್ದ್ರ ಒಳ್ಳೆ ಗಾಳಿ ಬೆಳಕು ಒಳ್ಳೆ ವಾತಾವರಣದೊಳಗ ನಾವ ಹೋಗಿ ಬರ್ತೇವಿ ಬೆಳಿಗ್ಗೆದ್ದ ಗಳಿಗೆ ಹೋಗಿ ಬಂದವಿ ಅಂದ್ರೆ ಏನ ಅಕ್ಕೆತರಿ. ನಮ್ಮ mind ಅಥವಾ ನಮ್ಮ ಮೆದುಳಿಗ ಕೆಲಸಾ ಕೊಟ್ಟಂಗ ಆಗತ್ರಿ, ನಮ್ಮ ಮೆದುಳ ಒಂದ ಸ್ವಲ್ಪ ಚೋಲೊತ್ನಾಗ ಕೆಲಸಾ ಮಾಡತ್ರಿ. ನಾವು ಒಂದ ದಿನಾ walking ಹೋಗ್ಲಿಲ್ಲಾ ಅಂದ್ರ ಏನ ಆಗತ್ತ ರೀ ಏನೊ ಮಬ್ಬ ಹಿಡದಂಗ ಆಗಿ. ಏನೊ daily ಒಂದ ವಿಚಾರದೊಳಗ ಕುಂತಿರತೇವಿ ಏನ ಒಂದ ಚಿಂತಿ ಒಳಗ ಕುಂತಿರ್ತೇವಿ ಮನಿಯೊಳಗ ಹಂಗ ಆತ ಹಿಂಗ್ ಆತ ಅವ್ರ ಮನಿಯೊಳಗ ಈ ತರಾ ಆತ ಅವ್ರ ಜಗಳ ಹಿಂಗ ಆತ ಇದನ್ನ ಮಾತಾಡುದ ಬಿಟ್ಟ. ಯೋಗಾಸನ ನಾವು ಪ್ರತಿ ದಿನಾ ಯೊಗಾಸನ ಮಾಡ್ಬೇಕ, ಯಾವ time ಒಳಗ ಕಾಲಿ ಕುಂತೇವಿ ಅಂದ್ರ ಅಲ್ಲೇ ಕುತಕೊಂಡ ಚಕ್ಕಳ ಮುಕಳಿ ಹಾಕೊಂಡ ಕಾಲ ಮಾಡಚ್ಕೊಂಡ ಹಂಗ ಅಲ್ಲೇ ಕೂತ್ಕೊಂಡ ನಾವ ಧ್ಯಾನಾ ಮಾಡಿದ್ರು ಅದು ಒಂದ ಯೋಗಾಸನನ, ಧ್ಯಾನ ಮಾಡ್ಕೊಂತ ಹೋದ್ರ ಯೋಗಸನಾ ಆಗತ್ತರೀ. ದೇವರ ಮುಂದ ಕೂತ್ಕೊಂಡ ನಮಸ್ಕಾರ ಮಾಡಕೊಂತನ ಜಪಾ ಮಾಡ್ಕೊಂತನ, ಅಲ್ಲೇ ನಮಸ್ಕಾರ ಹಾಕಿದ್ವಿ ಅಂದ್ರ ಕಾಲ ಮಾಡಚ್ಕೊಂಡ ಕುಂಡ್ರುದರಿಂದ ಅದು ಒಂದ ಯೋಗಾಸನ ಯೋಗಾಸನದೇ ಆಸನ ಅಂತ ಅಂತರಿ ನಾವ ಇಲ್ಲಾ ಕುರಚೆ ಮ್ಯಾಲೆ ಕುಂದ್ರಂತೇವಿ table ಮ್ಯಾಲೆ ಕುಂದ್ರಂತೇವಿ dining table ಮ್ಯಾಲೆ ಕುಂತ ಊಟಾ ಮಾಡ್ತೇವಿ. ಅನ್ನೋರ್ ಇರ್ತಾರಲ್ರಿ ಈಗಿನ ಕಾಲದವರು, ಅವ್ರಿಗೆ ಎಲ್ಲಾ ತರಹದ ಜಡ್ಡ ಸೇರ್ತಾವ್ ರೀ, ಹಿಂದಕಿನ ಮಂದಿ ಏನ ಮಾಡ್ತಿದ್ರರಿ ಸೀದಾ ಅಡಗಿ ಮನಿಗ ಹೋಗಿ ಚಕ್ಕಳ ಮುಕಳಿ ಹಾಕೊಂಡ ಕಾಲ ಮಡಚ್ಕೊಂಡ ಊಟಾ ಮಾಡುದರಿಂದ ಅವ್ರಿಗೆ ಯಾವಾದ ಮಣ ಕಾಲ ನೋವು ಇರ್ತಿದಿಲ್ಲಾರೀ, ಯಾವ ಜಡ್ಡು ಇರ್ತಿದಿಲ್ಲಾ ರೀ. ಈಗಿನವರ ಏನ್ ಮಾಡ್ತಾರ ರೀ, ಅಯ್ಯ ನಮಗ ತೆಳಗ ಕುಂದ್ರಾಕ ಅಗುದಿಲ್ಲಪಾ ಚಾಪಿ ಮ್ಯಾಗ ಕುಂದ್ರಾಕ ಆಗುದಿಲ್ಲಾಪಾ ನೇಲದ ಮ್ಯಾಗ ಕುಂದ್ರಾಕ ಬರುದಿಲ್ಲಾ ಅಂತಂದ್ ಏನ ಮಾಡ್ತಾರ ರೀ dining table ತರ್ತಾರ ರೀ ಕುರ್ಚೆ ತೊಂಬರ್ತಾರರಿ.

ಆಗೆಲ್ಲಾ ಏನ್ ಮಾಡ್ತಿದ್ರ TV ಇರ್ತಿದಿಲ್ಲಾ ಮನಿಯೊಳಗರಿ TV ನೋಡಾಕ ಏನ ಇರ್ತಿದಿಲ್ಲಾ radio ಕೇಳತಿದ್ವಿ ನಾವ radio ಕೇಳುದರಿಂದ ಏನ್ ಆಕಿತ್ತಾ ಒಂದ ಸ್ವಲ್ಪ ಹೊರಗಿಂದ ನಮಗ ರಾಜಕೀಯ ಬಗ್ಗೆ ಹೊರಗಿಂದ ಪ್ರಪಂಚದ ಬಗ್ಗೆ ಇದ್ರಾಗ ಬರ್ತಿತ್ತ. ನಮ್ಗ radio ದೊಳಗ ಇವಾಗೇನ್ ಮಾಡ್ತಾರಾ TV ಗ್ವಾಡಿ ಮ್ಯಾಲೆ ಹಾಕೊಂತ TV ತರ್ತಾರ ಅದೇ TV ತಂದ time ಒಳಗ ಏನ ಮಾಡ್ಬೇಕರಿ ಅದ್ರೊಳಗ ಒಂದ ಇಲ್ಲಾ ಒಂದ channel ಒಳಗ.

ನಾನ್ ಚನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ? ನಾ ಕೂಡ ಚನ್ನಾಗಿದ್ದೇನೆ.

ವಿಶೇಷ ಎಂತ? ನಂಗೊಂದು ಗಾಡಿ ಬೇಕಿತ್ತು, two wheeler.

Range ಎಷ್ಟು ಇರ್ತದೆ ಹೇಳಿ ಅಂತೆ, ನಂಗೆ ಅಷ್ಟು idea ಇಲ್ಲ ಅದ್ರದ್ದು. Range ಅಂದ್ರೆ ಒಂದೂ ತೊಂಭತ್ತ್ ಸಾವಿರ, ತೊಂಭತ್ತೈದು ಸಾವಿರ ಎಲ್ಲಾ ಉಂಟು.

Down payment ಒಂದೂ ಏಳ್ ಸಾವಿರ ಎಲ್ಲಾ ಬರ್ಬೋದು.

ಆ, ಮತ್ತೆ Dio ಕ್ಕೆ ಆದ್ರೆ?

Dio ಕೆ ಅಂದ್ರೆ ಒಂದು, ಒಂದ್ ಸಾವಿರ ಎಲ್ಲಾ ಕಮ್ಮಿ ಆಗ್ಬೋದಷ್ಟೇ.

Down payment ಒಂದ್ seven thousand, seven.

ಹಾಗೆ ಬರ್ತದೆ, ಅದು ಒಂದ್ ಒಂದ್ finance ಮೇಲೆ depend ಆಗ್ತದೆ.

ಹೌದಾ? ನಂಗ್ ಒಂದ್ ಗಾಡಿ ಬೇಕಿತ್ತು, ನಂಗೆ ಬೇರೆ.

ಪರಿಚಯ ಇಲ್ಲ, ಅದಕ್ಕೆ ನಾನ್ ನಿಮ್ಗೆ call ಮಾಡಿದ್ದು, ನಿಮ್ಗಾದ್ರೆ ಪರಿಚಯ ಉಂಟಲ್ಲ ಅದಕ್ಕೆ. ಹಾ ಹಾ ಆ loan ಆದ್ರೆ.

Six month, one year ಗೆಲ್ಲಾ ಬರ್ತದೆ.

ಅದು ನಿಮ್ಗೆ loan apply ಮಾಡಿದ ಕೂಡ್ಲೇ, ಒಂದ್ ಎರಡು ಮೂರು ದಿನ ಬೇಕಾಗ್ತದೆ.

ನೀವೊಮ್ಮೆ showroom ಇಗೆ ಬಂದು ನೋಡಿ ಗಾಡಿ, ನಿಮಗೆ test drive ಅದೆಲ್ಲ ನೋಡ್ಬೋದು.

ಹಾ ಎರಡು type ಇದು ಗಾಡಿ ಉಂಟು, ಯಾವ್ದು ನಿಮ್ಗೆ.

Light weight ಆಗ್ತದೆ, ಬಿಡ್ಲಿಕ್ ಒಳ್ಳೇ ಆಗ್ತದೆ, ಅದೊಂದು just check ಮಾಡ್ಬೋದು. ಅಲ್ಲಾ Dio ಗಾದ್ರೆ, ಎಷ್ಟ್ ಆಗ್ತದೆ ಅಂತ ಹೇಳಿದ್ದು ನೀವು?

ಅದ್ರಲ್ಲಿ ಮತ್ತೆ color ಗೆಲ್ಲ ಒಂದೊಂದ್ rate ಉಂಟು ಒಂದೊಂದ್.

ಹ ಹಾ ಹೌದಾ? ಮತ್ತೆ ಅದ್ರಲ್ಲಿ standard, deluxe ಅಂತ ಬರ್ತದೆ, ಸ್ವಲ್ಪ.

ಈಗ ಮೊನ್ನೆಯಿಂದ ಹೊಸತ್ತು rate, rates ಎಲ್ಲಾ ಸ್ವಲ್ಪ ಜಾಸ್ತಿ ಆಗಿದೆ.

ನೀವು call ತೆಗೀರಿ ಮಾರ್ರೆ, ನಾವ್ call ಮಾಡಿದ್ರೆ ನೀವ್ pick ಕ್ಕೆ ಮಾಡುದಿಲ್ಲಾ? ಆಯ್ತು ಬನ್ನಿ showroom ಗೆ ಬನ್ನಿ, ನಾನ್ ಅಲ್ಲಿ ಸಿಗ್ತೆನೆ.

ಅಲ್ಲಿ ಬಂದು ನೀವು ಗಾಡಿ ಎಲ್ಲಾ ನೋಡಿ, color ಎಲ್ಲಾ ಗೊತ್ತಾಗ್ತದೆ ನಿಮ್ಗೆ. ಹ ಆಯ್ತಾಯ್ತು ಸರಿ ಸರಿ, ನಾನ್ ನಿಮ್ಗೆ showroom ಗೆ ಬಂದು call ಮಾಡ್ತೇನೆ.

ಹ ಸರಿ ಸರಿ, ಇನ್ನೊಂದ್ ದಿವಸ ಮಾಡ್ತೇನೆ.